ಹಲೋ ಸ್ನೇಹಿತರೆ ನಿಮಗೆಲ್ಲ ಗೆಟ್ಟಿಂಗ್ ಸ್ಟಾರ್ಟೆಡ್ ವಿತ್ stringsನ ಟುಟೋರೀಯಲ್ ಗೆ ಸ್ವಾಗತ
1 ಈ ಟುಟೋರೀಯಲ್ ನ ಅಂತ್ಯದಲ್ಲಿ ನೀವು ಕೆಳಕಂಡ ವಿಷಯಗಳನ್ನು ತಿಳಿದಿರುತ್ತೀರಿ
2 ಸ್ಟ್ರಿಂಗ್ಸ್ ಅನ್ನು ವಿವಿಧ ರೀತಿಯಲ್ಲಿ ಡಿಫೈನ್ ಮಾಡಿ 3 ಕಾಂಕೆಟೆನೇಟ್ ಸ್ಟ್ರಿಂಗ್ಸ್
4 ಸ್ಟ್ರಿಂಗ್ ಮತ್ತೆ ಮತ್ತೆ ಪ್ರಿಂಟ್ ಮಾಡಿ 5 ಪ್ರತ್ಯೇಕ ಎಲಿಮೆಂಟ್ ಗಳನ್ನು ಅಕ್ಸೆಸ್ಸ್ ಮಾಡಿ
6 ಸ್ಟ್ರಿಂಗ್ಸ್ ಬಗ್ಗೆ ಕಲಿಯಿರಿ
ಟರ್ಮಿನಲ್ ಓಪನ್ ಮಾಡಿ ಇಪಿಥಾನ್ ಎಂದು ಟೈಪ್ ಮಾಡುವ ಮೂಲಕ ಇಪಿಥಾನ್ ಇಂಟರ್ಪ್ರಿಟರ್ ಪ್ರಾರಂಭಿಸಿ
ಸ್ಟ್ರಿಂಗ್ಸ್ ಎಂದರೇನು
ಪೈಥಾನ್ ನಲ್ಲಿ ಸಿಂಗಲ್ ಕ್ವೋಟ್ಸ್ ಅಥವಾ ಡಬಲ್ ಕ್ವೋಟ್ಸ್ ಅಥವಾ ಟ್ರಿಪಲ್ ಸಿಂಗಲ್ ಕ್ವೋಟ್ಸ್ ಅಥವಾ ಟ್ರಿಪಲ್ ಡಬಲ್ ಕ್ವೋಟ್ಸ್ ಇರುವಂತಹದೆಲ್ಲ ಸ್ಟ್ರಿಂಗ್ಸ್
tooಹಾಗಾಗಿ ನೀವು ಟೈಪ್ ಮಾಡಬಹುದು ವಿಥಿನ್ ಸಿಂಗಲ್ ಕ್ವೋಟ್ಸ್ ಇದು ಸ್ಟ್ರಿಂಗ್ ಮತ್ತೆ ಥೆನ್ ಇನ್ ಡಬಲ್ ಕ್ವೋಟ್ಸ್ ಇದು ಕೂಡ ಸ್ಟ್ರಿಂಗ್
ಮತ್ತೆ ಟ್ರಿಪಲ್ ಡಬಲ್ ಕ್ವೋಟ್ಸ್ ನಲ್ಲಿ
ಇದು ಕೂಡ ಸ್ಟ್ರಿಂಗ್

ಗಮನಿಸಿ ಒಂದು ಸ್ಟ್ರಿಂಗ್ ನಲ್ಲಿ ಎಷ್ಟು ಕ್ಯಾರಕ್ಟರ್ಸ್ ಇದೆ ಎಂಬುದು ಮುಖ್ಯವಲ್ಲ
ನಾವು ಒಂದು ನುಲ್ ಸ್ಟ್ರಿಂಗ್ ಅಥವಾ ಎಂಪ್ಟಿ ಸ್ಟ್ರಿಂಗ್ ಕೂಡ ಹಾಕಬಹುದು
ಸ್ಟ್ರಿಂಗ್ ನ ಒಂದು ಭಾಗವೇ ಕಂಟ್ರೋಲ್ ಕ್ಯಾರೆಕ್ಟರ್ ಆಗಿರುವಾಗಒಂದಕ್ಕಿಂತ ಹೆಚ್ಚು ಕಂಟ್ರೋಲ್ ಕ್ಯಾರೆಕ್ಟರ್ ಸ್ಟ್ರಿಂಗ್ ಅನ್ನು ಡಿಫೈನ್ ಮಾಡಲು ಇರುವುದು ತುಂಬಾ ಸೂಕ್ತ
ಉದಾಹರಣೆಗೆ ಮಲ್ಟಿಪಲ್ ಕಂಟ್ರೋಲ್ ಕ್ಯಾರಕ್ಟರ್ಸ್ ಗಳನ್ನು ಹೊಂದುವ ಮೂಲಕ ನಾವು ಕ್ಯಾರಕ್ಟರ್ಸ್ ಗಳಿಂದ ಎಸ್ಕೇಪ್ ಆಗುವುದನ್ನು ತಡೆಯಬಹುದು
ಈ ಕೇಸ್ ಅಪೊಸ್ಟ್ರೋಫ್ ನಲ್ಲಿ ಆಗಿದೆ
ನಾವೀಗ ಟ್ರಿಪಲ್ ಕ್ವೋಟೆಡ್ ಸ್ಟ್ರಿಂಗ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಎಸ್ಕೇಪ್ ಗಳನ್ನು ಬಳಸದೇನೆ multi ಲೈನ್ ಸ್ಟ್ರಿಂಗ್ಸ್ ಡಿಫೈನ್ ಮಾಡುವುದನ್ನು ತಿಳಿಯೋಣ ಟ್ರಿಪಲ್ ಕ್ವೋಟ್ಸ್ ಒಳಗಿರುವ ಪ್ರತಿಯೊಂದು ಸಿಂಗಲ್string ಆಗಿರುತ್ತದೆ ಅದು ಎಷ್ಟೇ ಲೈನ್ ಗಳಿಗೆ ಎಕ್ಸ್ಟೆಂಡ್ ಆದರೂ ಕೂಡ
ಟರ್ಮಿನಲ್ ನಲ್ಲಿ ಟೈಪ್ ಮಾಡಿ ಸ್ಟ್ರಿಂಗ್ ನ ಒಂದು ಭಾಗವೇ ಕಂಟ್ರೋಲ್ ಕ್ಯಾರೆಕ್ಟರ್ ಆಗಿರುವಾಗಒಂದಕ್ಕಿಂತ ಹೆಚ್ಚು ಕಂಟ್ರೋಲ್ ಕ್ಯಾರೆಕ್ಟರ್ ಸ್ಟ್ರಿಂಗ್ ಅನ್ನು ಡಿಫೈನ್ ಮಾಡಲು ಇರುವುದು ತುಂಬಾ ಸೂಕ್ತ
ಈ ಸ್ಟ್ರಿಂಗ್ ಅನ್ನು ನಾವು ಯಾವುದೇ ವೇರೀಯೇಬಲ್ ಗೆ ಅಸ್ಸೈನ್ ಮಾಡಬಹುದು
ಹಾಗಾಗಿ ಟೈಪ್ ಮಾಡಿ a ಹೆಲ್ಲೊ ವರ್ಲ್ಡ್
ಮತ್ತು enter ಮಾಡಿ ಈಗ a ಸ್ಟ್ರಿಂಗ್ ವೇರಿಯಬಲ್ ಆಗಿದೆ
ಸ್ಟ್ರಿಂಗ್ ಕ್ಯಾರೆಕ್ಟರ್ ಗಳ ಒಂದು ಸಂಕಲನ ವಾಗಿದೆ
ಸ್ಟ್ರಿಂಗ್ ಒಂದು ಇಮ್ಯೂಟಬಲ್ ಕಲೆಕ್ಷನ್ ಆಗಿದೆ ಅಂದರೆ ಅದನ್ನು ಕ್ರಿಯೇಟ್ ಮಾಡಿದ ಮೇಲೆ ಮೊಡಿಫೈ ಮಾಡಲು ಆಗುವುದಿಲ್ಲ
ಇಮ್ಯೂಟಬಲ್ ಕಲೆಕ್ಷನ್ ಗೆ ಸೇರಿದ ಎಲ್ಲ operationಗಳು pythonನಲ್ಲಿ stringsನ ಮೇಲೆ ಕೆಲಸ ಮಾಡುತ್ತದೆ
ಹೀಗಾಗಿ ನಾವು ಎರಡು stringsಆಡ್ ಮಾಡಬಹುದು
ಟೈಪ್ ಮಾಡೋಣ a ವಿಥಿನ್ ಸಿಂಗಲ್ ಕ್ವೋಟ್ಸ್ ಹೆಲ್ಲೊ ಮತ್ತು ಹಿಟ್ enter b ವಿಥಿನ್ ಸಿಂಗಲ್ ಕ್ವೋಟ್ಸ್ ವರ್ಲ್ಡ್ c a ಪ್ಲಸ್ ಇನ್ ಸಿಂಗಲ್ ಕ್ವೋಟ್ಸ್ ಕೊಮ್ಮ ಪ್ಲಸ್ b ಪ್ಲಸ್ ಇನ್ ಸಿಂಗಲ್ ಕ್ವೋಟ್ಸ್ ಎಕ್ಸ್ಕ್ಲಾಮೇಷನ್ ಮತ್ತು ಹಿಟ್ enter ಮತ್ತೆ ಪ್ರಿಂಟ್ c ನಿಮಗೆ ಸಿಗುತ್ತದೆ ಔಟ್ಪುಟ್ ಹೆಲ್ಲೊ ಕೊಮ್ಮ ವರ್ಲ್ಡ್ ಒಂದೇ ಸ್ಟೇಟ್ ಮೆಂಟ್ ನಲ್ಲಿ ನಾವು ಸ್ಟ್ರಿಂಗ್ ವೇರಿಯೇಬಲ್ಸ್ ಹಾಗು ಸ್ವತಃ ಸ್ಟ್ರಿಂಗ್ಸ್ ಗಳನ್ನೇ ಸೇರಿಸಬಹುದು
ಎರಡು stringsನ ಕಾಂಕೆಟೆನೇಷನ್ ಅನ್ನು ಅಡಿಷನ್ operationನೆ ಮಾಡುತ್ತದೆ
ಹಾಗೆಯೇ ನಾವು ಸ್ಟ್ರಿಂಗ್ ಅನ್ನು ಒಂದು ಇಂಟಿಜರ್ ನಿಂದ ಮಲ್ಟಿಪ್ಲೈ ಮಾಡಬಹುದು
ಟೈಪ್ a ಇನ್ ಸಿಂಗಲ್ ಕ್ವೋಟ್ಸ್ ಹೆಲ್ಲೊ ಟೈಪ್ a ಇಂಟೊ 5 ನಮಗೆ ಔಟ್ ಪುಟ್ ಹೀಗೆ ಸಿಗುತ್ತದೆ ಹೆಲ್ಲೊ ಇಂಟೊ 5 ಇದು ನಮಗೆ ಇನ್ನೊಂದು ಸ್ಟ್ರಿಂಗ್ ಅನ್ನು ಕೊಡುತ್ತದೆ ಅದರಲ್ಲಿ ಒರಿಜಿನಲ್ ಸ್ಟ್ರಿಂಗ್ ಹೆಲ್ಲೊ 5 ಬಾರಿ ರೀಪೀಟ್ ಆಗಿದೆ
ಈಗ ವೀಡಿಯೊ ವನ್ನು ಇಲ್ಲಿ ಪೌಸ್ ಮಾಡೋಣ ಈ ಕೆಳಗಿನ ಅಭ್ಯಾಸವನ್ನು ಮಾಡಿ ನಂತರ ವೀಡಿಯೊ ಮುಂದುವರೆಸಿ
160 ಎಲ್ಲ 20 ಹೈಫೆನ್ ಗಳನ್ನು ಟೈಪ್ ಮಾಡದೆ stringಅನ್ನು ಪಡೆಯಿರಿ ಸ್ಟ್ರಿಂಗ್ಸ್ ನ ಪ್ರತ್ಯೇಕ ಎಲಿಮೆಂಟ್ ಗಳನ್ನು ಅಕ್ಸೆಸ್ಸ್ ಮಾಡುವುದನ್ನು ನೋಡೋಣ
ಸ್ಟ್ರಿಂಗ್ಸ್ ಕಲೆಕ್ಷನ್ಸ್ ಆಗಿರುವುದರಿಂದ ನಾವು ಸ್ಟ್ರಿಂಗ್ ನಲ್ಲಿರುವ ಪ್ರತ್ಯೇಕ ಐಟಂ ಗಳನ್ನು ಸಬ್ಸ್ಕ್ರಿಪ್ಟ್ಸ್ ಬಳಸುವ ಮೂಲಕ ಅಕ್ಸೆಸ್ಸ್ ಮಾಡಬಹುದು
ಹಾಗಾಗಿ ಟೈಪ್ ಮಾಡಿ s ವಿಥಿನ್ ಡಬಲ್ ಕ್ವೋಟ್ಸ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಪ್ಲಸ್ ವಿಥಿನ್ ಡಬಲ್ ಕ್ವೋಟ್ಸ್ ಹೈಫೆನ್ ಮಲ್ಟಿಪ್ಲೈ ಬೈ 20 ಪ್ಲಸ್ ವಿಥಿನ್ ಡಬಲ್ ಕ್ವೋಟ್ಸ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಮತ್ತು ಹಿಟ್ enter ನೌ ಟಿಒ ಗೆಟ್ ಅನ್ ಔಟ್ಪುಟ್ ಪ್ರಿಂಟ್ s ಈಗ ಔಟ್ ಪುಟ್ ಪ್ರಿಂಟ್ s ಅನ್ನು ಪಡೆಯಲು a0 ನಮಗೆ ಸ್ಟ್ರಿಂಗ್ ನ ಮೊದಲ ಕ್ಯಾರೆಕ್ಟರ್ ಅನ್ನು ಕೊಡುತ್ತದೆ
| |626 | ಮೊದಲ ಕರೆಕ್ಟೆರ್ ಗೆ 0ಇಂದ ಇಂಡೆಕ್ಸಿಂಗ್ ಶುರುವಾಗುತ್ತದೆ
ಮತ್ತು ಕೊನೆಯ ಕರೆಕ್ಟೆರ್ ಗೆ ಇಲ್ಲಿ n ಸ್ಟ್ರಿಂಗ್ ನಲ್ಲಿರುವ ಒಟ್ಟು ಕರೆಕ್ಟೆರ್ ಗಳ ಸಂಖ್ಯೆ
| |639 | ನೆಗೇಟಿವ್ ಇಂಡೈಸಸ್ ಅನ್ನು ಬಳಸಿ ನಾವು ಸ್ಟ್ರಿಂಗ್ಸ್ ಅನ್ನು ಕೊನೆಯಿಂದ ಕೂಡ ಅಕ್ಸೆಸ್ಸ್ ಮಾಡಬಹುದು
ಹಾಗಾಗಿ ಟೈಪ್ ಮಾಡಿ a ಇನ್ ಸ್ಕ್ವೇರ್ ಬ್ರ್ಯಾಕೆಟ್ ಜೆರೊ ಮತ್ತು ಹಿಟ್ enter
a 1 ನಮಗೆ ಸ್ಟ್ರಿಂಗ್ ನ ಕೊನೆಯ ಎಲಿಮೆಂಟ್ ಅನ್ನು ಕೊಡುತ್ತದೆ ಮತ್ತು a 2ಸ್ಟ್ರಿಂಗ್ ನ ಕೊನೆಯಿಂದ ಎರಡನೇ ಎಲಿಮೆಂಟ್ ಕೊಡುತ್ತದೆ
ಈಗ ವೀಡಿಯೊ ವನ್ನು ಇಲ್ಲಿ ಪೌಸ್ ಮಾಡೋಣ ಈ ಕೆಳಗಿನ ಅಭ್ಯಾಸವನ್ನು ಮಾಡಿ ನಂತರ ವೀಡಿಯೊ ಮುಂದುವರೆಸಿ
S ಹೆಲ್ಲೊ ವರ್ಲ್ಡ್ ಇದರ ಔಟ್ ಪುಟ್ ಏನು
s 5 s 10 s 15 ಈಗ s ಒಎಫ್ 5 W ಕೊಡುತ್ತದೆ
ಹಾಗಾಗಿ ಟರ್ಮಿನಲ್ ನಲ್ಲಿ ಟೈಪ್ ಮಾಡಿ s of 5 ಮತ್ತು ಎಂಟರ್ ಮಾಡಿ
s 10 ನಮಗೆ e ಕೊಡುತ್ತದೆ ಮತ್ತು ನಮಗೆ ಎರ್ರರ್ ಒಎಫ್ ಹೈಫೆನ್ ಸಿಕ್ಕಿತು
ಹಾಗಾಗಿ ನಾವು s ನ ವೆಲ್ಯು ಹೆಲ್ಲೊ ವರ್ಲ್ಡ್ ಇಂದ ಅಪ್ ಡೇಟ್ ಮಾಡೋಣ
ಟೈಪ್ ಮಾಡಿ s ಹೆಲ್ಲೊ ವರ್ಲ್ಡ್ ಈಗ s ಒಎಫ್ 5 ಇಸ್ ವ್ಯೂ
ಹಾಗಾಗಿ ನಮಗೆ ಔಟ್ ಪುಟ್ W ಸಿಗುತ್ತದೆ
ಮುಂದೆ ಟೈಪ್ ಮಾಡಿ s ಒಎಫ್ 10 ಇದು ನಮಗೆ e ಕೊಡುತ್ತದೆ
ಮತ್ತು s 15 ನಮಗೆ ಕೊಡುತ್ತದೆ ಇಂಡೆಕ್ಸರರ್ ಎದಿರುನೋಡಿದ ಹಾಗೆ
ಏಕೆಂದರೆ ನಮಗೆ ಕೊಟ್ಟಿರುವ ಸ್ಟ್ರಿಂಗ್ ಕೇವಲ 11 ಕೆರಕ್ಟೆರ್ ಉದ್ದದ್ದು
ಸ್ಟ್ರಿಂಗ್ ನ ಒಂದು ಕೆರೆಕ್ಟೆರ್ ಬದಲಾಯಿಸಲು ಪ್ರಯತ್ನಿಸೋಣ
ಟೈಪ್ ಮಾಡಿ ಟೈಪ್ a ಹೆಲ್ಲೊ ಮತ್ತು a ಒಎಫ್ 0 H ಮೊದಲೇ ಹೇಳಿದಂತೆ ಸ್ಟ್ರಿಂಗ್ಸ್ ಇಮ್ಯೂಟಬಲ್
ನಾವು ಸ್ಟ್ರಿಂಗ್ ಅನ್ನು ಮ್ಯಾನಿಪುಲೇಟ್ ಮಾಡಲು ಆಗುವುದಿಲ್ಲ
ಹಾಗಾಗಿಯೂ ಕೆಲವು ವಿಧಾನಗಳಿಂದ ನಾವು ಸ್ಟ್ರಿಂಗ್ಸ್ ಗಳನ್ನು ಮ್ಯಾನಿಪುಲೇಟ್ ಮಾಡಬಹುದು
ಅವುಗಳ ಬಗ್ಗೆ ಸ್ಟ್ರಿಂಗ್ಸ್ ನ ಅಡ್ವಾನ್ಸ್ಡ್ ಸೆಶನ್ ಗಳಲ್ಲಿ ತಿಳಿದುಕೊಳ್ಳೋಣ
ಸ್ಟ್ರಿಂಗ್ ಗಳನ್ನು ಮ್ಯಾನಿಪುಲೇಟ್ ಮಾಡುವ ವಿಧಾನವು ಸೇರಿದಂತೆ ನಮ್ಮಲ್ಲಿ ಇನ್ನು ಸ್ಪ್ಲಿಟ್ ಇದೆ ಇವು ಒಂದು ನಿರ್ಧಿಷ್ಟ seperatorನಲ್ಲಿ ಸ್ಟ್ರಿಂಗ್ ಬ್ರೇಕ್ ಮಾಡುತ್ತದೆ ಜಾಯಿನ್ ಮೆಥಡ್ ಇದೆ ಇದು ಲಿಸ್ಟ್ ಆಫ್ ಸ್ಟ್ರಿಂಗ್ ಅನ್ನು ಒಂದು ಸಿಂಗಲ್ ಸ್ಟ್ರಿಂಗ್ ನ ಹಾಗೆ ಕಂಬೈನ್ ಮಾಡುತ್ತದೆ ಒಂದು ನಿರ್ಧಿಷ್ಟ ಸೆಪರೇಟರ್ ಆಧಾರದ ಮೇಲೆ
ನಾವು ಇವತ್ತು ಕಲಿತ್ತದ್ದು ಮೆಲಕು ಹಾಕೋಣ
ಈ ಟುಟೋರೀಯಲ್ ನಲ್ಲಿ ನಾವು ಕೆಳಕಂಡ ವಿಷಯಗಳನ್ನು ಕಲಿತೆವು
ಸ್ಟ್ರಿಂಗ್ಸ್ ಅನ್ನು ವಿವಿಧ ರೀತಿಯಲ್ಲಿ ಡಿಫೈನ್ ಮಾಡುವುದು ಕಾಂಕೆಟೆನೇಟ್ ಸ್ಟ್ರಿಂಗ್ಸ್ ಅಡಿಷನ್ ಬಳಸಿ ಮಲ್ಟಿಪ್ಲಿಕೇಶನ್ ಬಳಸಿ ಸ್ಟ್ರಿಂಗ್ ಅನ್ನು n ಬಾರಿ ರಿಪೀಟ್ ಮಾಡುವುದು
ಪ್ರತ್ಯೇಕ ಎಲಿಮೆಂಟ್ ಗಳನ್ನು ಅವುಗಳ ಸಬ್ಸ್ಕ್ರಿಪ್ಟ್ಸ್ ಬಳಸಿ ಅಕ್ಸೆಸ್ಸ್ ಮಾಡುವುದು
ಕೊನೆಯದಾಗಿ ಸ್ಟ್ರಿಂಗ್ ನ ಇಮ್ಯುಟಬಿಲಿಟಿ ಕಣ್ಸೇಪ್ಟ್ ಬಗ್ಗೆ ತಿಳಿಯುವುದು ನೀವು ಬಗೆಹರಿಸಲು ಕೆಲವು ಪ್ರಶ್ನೆಗಳು
ಕೋಡ್ ಬರೆಯಿರಿ s ಥೆ ಸ್ಟ್ರಿಂಗ್ ಅಪೊಸ್ಟ್ರೋಫ್ ಎನ್ನುತ್ತಾರೆ ಸ್ಟ್ರಿಂಗ್ಸ್ s ಮತ್ತು ಟ್ s ಹೆಲ್ಲೊ ಮತ್ತು t ವರ್ಲ್ಡ್ ಮತ್ತು ಅನ್ ಇಂಟಿಜರ್ ರ್ r 2
ಇದರ ಔಟ್ ಪುಟ್ ಏನು s r s ಟ್
ಇದನ್ನು ಹೇಗೆ ಬದಲಿಸುತ್ತಿರ
shello ಟಿಒ sHello
ಹಾಗಾಗಿ s ಒಎಫ್ 0 H s ಒಎಫ್ 0in ಸಿಂಗಲ್ ಕ್ವೋಟ್ಸ್ h ಮೂರನೇ ಒಪ್ಶನ್ ಸ್ಟ್ರಿಂಗ್ಸ್ ಇಮ್ಯೂಟಬಲ್ ಹಾಗಾಗಿ ಮ್ಯಾನಿಪುಲೇಟ್ ಮಾಡಲು ಆಗುವುದಿಲ್ಲ ಉತ್ತರ ಗಳನ್ನು ನೋಡೋಣ
ಕೊಟ್ಟಿರುವ ಸ್ಟ್ರಿಂಗ್ ಅನ್ನು ಈ ರೀತಿಯಾಗಿ ಅಸ್ಸೈನ್ ಮಾಡಬಹುದು
ಟೈಪ್ ಮಾಡಿ s ಇನ್ ಡಬಲ್ quotes ಇಸ್ ಕಾಲ್ಡ್ ಥೆ ಅಪೊಸ್ಟ್ರೋಫ್ ಥೆ ಆಪರೇಷನ್ s ಇಂಟೊ r ಪ್ಲಸ್ s ಇಂಟೊ t ಇದು ಪ್ರತಿ ಪದವನ್ನು ಎರಡು ಬಾರಿ ಪ್ರಿಂಟ್ ಮಾಡುತ್ತದೆ
ಹೆಲ್ಲೋಹೆಲ್ಲೋವರ್ಲ್ಡ್ವರ್ಲ್ಡ್ ಸ್ಟ್ರಿಂಗ್ಸ್ ಇಮ್ಯೂಟಬಲ್ ಆಗಿರುತ್ತದೆ
ಆದ್ದರಿಂದ ಮ್ಯಾನಿಪುಲೇಟ್ ಮಾಡಲು ಆಗುವುದಿಲ್ಲ
ಈ ಟುಟೋರೀಯಲ್ ಅನ್ನು ನೀವು ಆನಂದಿಸಿದಿರಿ ಹಾಗು ಉಪಯುಕ್ತ ಕಂಡಿರಿ ಎಂದು ಆಶಿಸುತ್ತೇನೆ
ಧನ್ಯವಾದಗಳು